ಒನ್ ಟೈಪ್ ನಾವ್ ಹುಬ್ಬಳ್ಳಿ ಧಾರ್ವಾಡ್ ಇವು ಮೆಟ್ರೋ ಇದ್ದಂಗೆ.

‌ಕಂಪೆರ್‌ ಟು ಸಿಟಿ ಬಸ್ಸಿ ಗೆ ಬಹಳ ಫಾಸ್ಟ್ ಅಪ್ --

ಉಳುವೆ ಒಳಗು ಇಂತದ ಒಂದು ಸಣ್ಣ ಹೊಂಡ ಅಯ್ತಿ --

ಫೋಟೋ ಸನ್ಸೆಟ್ ಬಹಳ ಇತ್ತು ತೆಗೆದಾರು.

ಸಾಕಾಕ್ ಅಂತ ನಮ್ ಏರಿಯಾದಾಗ ಒಂದ್ ಜಿಂಕೆ ತಂದಿದ್ರು.

ಆ ಫೋಟೋ ಹಂಗ್ ತೆಗಿಬಾರ್ದು ಅಲ್ಲಿ ಇಲ್ಲಿ ಬಾಕ್ಲು ಕಡೆ ನಿಲ್ಲುಬಾರ್ದು.

ನಮ್ ಪರಿಸರಕ್ ಬಹಳ ಒಳ್ಳೇದ್ ಆತು ಗಿಡ ಬೆಳೆಸೋದು.

ಸ್ವಿಮ್ಮಿಂಗ್ ಫೂಲಿನ ವಾಟರ್ ನೋಡ್ರಿ ಯೆಸ್ಟ್ ನೀಲಿ ಕಾಣ ಹತಾವು ಆಕಾಶದ್ ಕಲರ್ ಆಗ್ಯವೂ.

ಪೆಪ್ಸಿ ಅಂತ ಬರ್ದಿದ್ದು ಐತಿ ಮತ್ ಪೆಪ್ಸಿ ಯ ಐಕಾನು ಐತಿ.

ಇಂತಹ ಹಳೆ ಗುಡಿಗಳು ಬಹಳ ಕಡಿಮೆ ಆಗೇವು ಯಾಕಂದ್ರೆ ಎಲ್ಲಾ ಬ್ರಿಟಿಷರು ಆಕ್ರಮ ಆಕ್ರಮಣ ಮಾಡಿದಾಗ ಎಲ್ಲಾ ಬಿದ್ ಬಿಟ್ಟವು.